ನಮ್ದು ಒಂದು ಬಾಡಿ ಒಂದು ಆಕಾರ ಬರುತ್ತದೆ ಅದಕ್ಕೆ ಎಲ್ಲರೂ ಒಂದು--

ಮತ್ತು ಅನೇಕ ವಸ್ತುಗಳನ್ನು ನೀವು ತಗೋಬೇಕು ಅಂದ್ರೆ ಒಂದು ಯಾವ್ದೋ ಒಂದು ಹಬ್ಬಕ್ಕೆ ಹೋಗ್ರಿ ಯಾವ್ದೋ ಒಂದ್ ಹಬ್ಬಕ್ ಹೋದ್ರೆ ನಿಮಗೆ ಒಂದು ಆಫರ್ ಇರ್ತವು.

ಪ್ರಾಬ್ಲಮ್ ಆದರೆ ಇದು ಮೇನ್ ಬ್ರಾಂಚ್ ಧಾರ್ವಾಡ್ ದಲ್ಲೇ ಇರುತ್ತದೆ ಆದ ಕಾರಣ ಎಲ್ಲರೂ --

ಎಲ್ಲರೂ ಪ್ರವಾಸಕ್ಕೆ ಹೋದಾಗ ಒಂದು ಸನ್ಸೆಟ್ ಮತ್ತು ಘಾಟ್ ವ್ಯೂ ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ದೂರ ನಿಂತುಕೊಂಡು --

ಕಾಲು ಜಾರಿ ಬಿದ್ದರೆ ಸೀದಾ ನಾವು ಕೆಳಗೆ ಹೋಗಿ ಸಾಯುತ್ತೇವೆ ಅದಕ್ಕೆ ಎಲ್ಲರೂ ಕರೆಕ್ಟು --

ನೀವು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋವಾಗ ಫೋನ್ ಬಂದಾಗ ಫೋನ್ನಲ್ಲಿ ಮಾತಾಡೋಕೆ ಹೋಗಬಾರದು ಯಾಕಂದರೆ ---

ಎಲ್ಲರೂ ಹಬ್ಬಕ್ಕೆ ಒಂದ್ ಯಾವಾದರೂ ಒಂದು ಬೈಕ್ ಹತ್ಕೊಂಡ್ ಹೊಯ್ತಾರಲ್ಲ ನೀವು ಕರೆಕ್ಟ್ ಆಗಿ ನಿಮ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಇಟ್ಟುಕೊಂಡು--

ಎಲ್ಲರೂ ಶುಭ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಒಂದು ಪ್ರಸಾದ ಇರುತ್ತ್ತದೆ ಅಲ್ಲಿ ಪ್ರಸಾದವನ್ನು ನೀಡಿಕೊಂಡ ಮೇಲೆ --

ಕುಳಿತುಕೊಂಡು ತಿನ್ನಬೇಕು ನಿಂತುಕೊಂಡು ತಿಂದರೆ ಮನುಷ್ಯನಿಗೆ ಪಚನವಾಗುವುದಿಲ್ಲ ಅದೇ ಕುಳಿತುಕೊಂಡು ತಿಂದರೆ ಮನುಷ್ಯನಿಗೆ ಪಚನವಾಗುತ್ತದೆ ಮತ್ತು --

ಬಟ್ ಆವಾ ಅದಕ್ಕ ನಾವು ಸ್ವಚ್ಛವಾಗಿ ಇಟ್ಕೊಂಡ್ವಿಪ ಅಂದ್ರ ಮುಂದೆ ಪರಿಸರ ಚಲೋ ಇರತೈತಿ.

ಈ ತರ ಖಾಲಿ ಜಾಗ ಇದ್ದಲ್ಲಿ ಗಿಡ ಬೆಳೆಸರಿ ನಮಗೆ ನೆರಲ್ ಆಗತೈತಿ ಮತ್ತೆ ಆಕ್ಸಿಜನ್ ಸಿಗುತ್ತೆ.

ಮನುಷ್ಯ ಆರೋಗ್ಯವಾಗಿರ್ತಾನೆ ಮತ್ತೆ ಮನಷ್ಯಾಗ ಯಾವ ನೋವು ಬರಂಗಿಲ್ಲ ಬೆನ್ ನೋವು ಕೈಕಾಲ್ ನೋವು ಬರಂಗಿಲ್ಲ ಮತ್ತೆ--

ಒಂದು ಕೋಳಿಗೆ ಒಂದು ನೂರಾಹತ್ತು ರೂಪಾಯಿ ಲಾಭ ಅಂದ್ರ ಸಾವಿರಾರು ಕೋಳಿಗೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ಆಗತೈತಿ ಮತ್ತೆ ಬಿಸಿನೆಸ್ ಚಲೋ ಆಗತೈತಿ ಅದಕ್ಕ--

ಏನೋ ಒಂದು ಕೋಳಿ ಮಾರೋರ್ ಮಾರ್ಬಹುದು ಚುರ್ --

ಸೀಟ್ ಬೆಲ್ಟ್ ಹಾಕೊಂಡು ಕೆಲಸ ಮಾಡ್ರಿ ಯಾಕಂದ್ರೆ ನೀವು ಒಂದು ಕಟ್ಟಿಗೆ ಮೇಲೆ ನಿಮ್ಮದು ಜೀವನ ಇರತೈತಿ.

ಪಾಸ್ ಆಗೋ ಚಾನ್ಸಸ್ ಮಾಡ್ತಾಯಿರಲ್ಲ ಅದಕ್ಕ ಗೊತ್ತಿರಂಗಿಲ್ಲ ಕೆಳಗ ಬಿದ್ರ ಏನ್ ಆಕ್ಕೇತಿ ಅಂತ ಹೇಳಿ ಅದಕ್ಕ ನೀವು--